ಇಲ್ಲಿ ನೀವು ಹಸಿರು ಬಣ್ಣದ ಮತ್ತು ಗುಲಾಬಿ ಬಣ್ಣದ ಮೇಜುಗಳನ್ನು ನೋಡಬಹುದು.

ಸೂರ್ಯ ಮುಳುಗುವ ಚಿತ್ರಣವನ್ನು ತಮ್ಮ ಕ್ಯಾಮರಾ ದಲ್ಲಿ ಸೆರೆಹಿಡಿಯಲು ಅನೇಕ ಜನರು ಇಲ್ಲಿ ಕಲ್ಲು ಬಂಡೆಯ ಮೇಲೆ ಕುಳಿತು ಕಾಯುತ್ತಿದ್ದಾರೆ.

ಹಾಗೆಯೇ ಕೆಳಗಡೆ ಹಿಂದುಸ್ತಾನ್ ಎಂದು ಆಂಗ್ಲ ಭಾಷೆಯಲ್ಲಿ ಬರೆದಿದ್ದಾರೆ.

ಇಲ್ಲಿ ಅನೇಕ ಮಕ್ಕಳು ಕೆಂಪು ಬಣ್ಣದ ಕಾರ್ಪೆಟ್ ಮೇಲೆ ಕುಳಿತಿದ್ದಾರೆ.

ಒಂದು ಬೆಟ್ಟದ ಪ್ರದೇಶದ ಪ್ರದೇಶದಲ್ಲಿ ಇಂದ--

ರೆಸ್ಟೋರೆಂಟ್ ತುಂಬ ದೊಡ್ಡದಾಗಿ ಮತ್ತು ಸುಂದರವಾಗಿದೆ.

ಹಾಗೆ ದೂರದಲ್ಲಿ ಒಂದು ಮಾರುತಿ ಎಯಿಟ್ ಹಂಡ್ರೆಡ್ ಕಾರನ್ನು ಕೂಡ ನೋಡಬಹುದು.

ಇಲ್ಲಿ ಅನೇಕ ಜನರ ಪಾರ್ಸೆಲ್ ಗಳನ್ನು ಕಾಣಬಹುದು.

ಅನೇಕ ಪ್ರಯಾಣಿಕರು ಇಲ್ಲಿ ಬಂದು ಕಾಯುತ್ತಿದ್ದಾರೆ.

ಇಲ್ಲಿ ಮೀನುಗಳನ್ನು ಮಾರಾಟಕ್ಕಾಗಿ ನೀಲಿ ಬಣ್ಣದ ಪ್ಲಾಸ್ಟಿಕ್ ಶೀಟ್ ನ ಮೇಲೆ ಇಟ್ಟಿದ್ದಾರೆ.

ಇದು ಸೇತುವೆಯ ಒಂದು ಭಾಗದ ದೃಶ್ಯವಾಗಿದೆ.

ಇದು ವಾಹನಗಳನ್ನು ಸರಿ ಪಡಿಸುವ ಗ್ಯಾರೇಜ್ ನ ದೃಶ್ಯವಾಗಿದೆ.

ಅಂಗಡಿಯ ಹಿಂಬದಿಯಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ಕಾಣುತ್ತವೆ.